ಇಲ್ಲಿ ಹೂವಿನ ಗಿಡಗಳು ಬಹಳ ಸುಂದರವಾಗಿವೆ .

ಇದು ಒಂದು ಈಗಷ್ಟೆ ಕಾಮಗಾರಿಯನ್ನು ನಡೆಸುತ್ತಿರುವಂತಹ ಕಟ್ಟಡವಾಗಿದೆ .

ಇಲ್ಲಿ ನಿಶ್ಯಬ್ದವಾಗಿರುವುದರಿಂದ ಬಹಳ ಚೆನ್ನಾಗಿ ಓದಬಹುದು.

ಈ ಸ್ಥಳದಲ್ಲಿ ಒಂದು ಗೂಡ್ಸ್ ಟ್ರೈನ್ ಹೋಗುತ್ತಿದೆ.

ಇದು ಒಂದು ಹೆಚ್.ಡಿ.ಎಫ್.ಸಿ ಬ್ಯಾಂಕ್ ಈ ಬ್ಯಾಂಕ್ ನಲ್ಲಿ--

ಇಲ್ಲಿ ಗುರುಗಳು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುತ್ತಿದ್ದಾರೆ .

ಇಲ್ಲಿ ಒಂದು ಆ ಚರ್ಚ್ ನ ಮೇಲೆ ಯೇಸು ಕ್ರಿಸ್ತನ ಚಿಹ್ನೆಯನ್ನು ಇಟ್ಟಿದ್ದಾರೆ.

ಇದು ಒಂದು ಮುಸ್ಲಿಂ ಜನರ ಮಸೀದಿಯಾಗಿದೆ.

ವಿವಿಧ ಬಣ್ಣಗಳಿಂದ ಕೂಡಿದ ಬಟ್ಟೆಗಳನ್ನು ಹಾಕಿರುವ ಚೇರ್ ಗಳನ್ನು ಇಟ್ಟಿದ್ದಾರೆ.

ಇದು ಒಂದು ಮೀನು ಮಾರುಕಟ್ಟೆ ಈ ಮೀನು ಮಾರುಕಟ್ಟೆಯಲ್ಲಿ ಬಹಳ --

ಈ ಕಲ್ಲಿನ ಮನೆ ನೋಡಲು ಬಹಳ ಸುಂದರವಾಗಿ ಕಾಣುತ್ತಿದೆ .

ಇದು ಒಂದು ಚಿನ್ನದ ಮಳಿಗೆ ಈ ಮಳಿಗೆಯಲ್ಲಿ ಬಹಳಷ್ಟು ಚಿನ್ನ ಬೆಳ್ಳಿಯ ವಸ್ತುಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ.

ಇಲ್ಲಿ ಈ ಕಟ್ಟಡದ ದ್ವಾರವು ಬಹಳ ಸುಂದರವಾಗಿದೆ.

ಇಲ್ಲಿ ಒಂದು ತಟ್ಟೆಯಲ್ಲಿ ಅನ್ನವನ್ನು ಹಾಕಿದ್ದಾರೆ.

ಇಲ್ಲಿ ಗ್ರಾಹಕರು ತಮ್ಮ ತಮ್ಮ ಊರುಗಳಿಗೆ ಹೋಗಲು --

ಈ ಒಂದು ಬ್ಯಾಂಕ್ ಉತ್ತಮವಾದ ಸೇವೆಯನ್ನು ನೀಡುತ್ತದೆ .

ಅಂದರೆ ಬಿಸ್ಕೆಟ್ ಚೊಕೊಲೇಟ್ ಗಳನ್ನು ವ್ಯಾಪಾರ ಮಾಡುತ್ತಾರೆ.

ಇಲ್ಲಿ ಮನೆ ಕಟ್ಟಲು ಜಲ್ಲಿ ಇಟ್ಟಿಗೆಯನ್ನು ಬಳಸುತ್ತಿದ್ದಾರೆ.

ಇದು ಒಂದು ಬಸ್ಸ್ಟ್ಯಾಂಡ್ ಈ ಬಸ್ಸ್ಟ್ಯಾಂಡ್ ನಲ್ಲಿ--